ಗಿಡ ಮರಗಳು ನೋಡಲು ತುಂಬಾ ಸುಂದರವಾಗಿದ್ದು ಒಟ್ಟಾರೆಯಾಗಿ ಸೂಪರ್ ಆಗಿದೆ.

ಇದು ಒಂದು ದೊಡ್ಡ ಕಾರ್ಖಾನೆಯ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಕೆಲವು ದೊಡ್ಡದಾದ ಮಷೀನ್ ಗಳನ್ನು ನಾವು ಕಾಣುತ್ತೇವೆ ಹಾಗು ಒಂದು ಜೆ_ಸಿ_ಬಿ ಮತ್ತು ಇನ್ನಿತರ ಮಷೀನ್ ಗಳನ್ನು ನಾವು ಇಲ್ಲಿ ಕಾಣುತ್ತೇವೆ.

ಒಟ್ಟಾರೆಯಾಗಿ ಇಲ್ಲಿ ಹಲವು ವಿವಿಧ ರೀತಿಯ ದೃಶ್ಯಗಳನ್ನು ನಾವು ವೀಕ್ಷಿಸಬಹುದು.

ಒಟ್ಟಾರೆಯಾಗಿ ಇದು ನೋಡಲು ತುಂಬಾ ಸುಂದರವಾಗಿದೆ ಎಂದು ನಾವು ಹೇಳಬಹುದು.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

ಒಂದು ರೇಣುಕಾ ಸ್ಟೇಷನರಿ ಮರ್ಟ್ ಎಂದು ಮತ್ತೊಂದು ರೇಣುಕಾ ಸ್ಪೋರ್ಟ್ಸ್ ಎಂದು--

ಇದು ಒಂದು ಕಂಪ್ಯೂಟೆರ್ ಕ್ಲಾಸಿನ ಒಳಗಿನ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಕಂಪ್ಯೂಟರ್ ಕ್ಲಾಸ್ ಅನ್ನು ಆಲಿಸುತ್ತಿರುವುದನ್ನು ನಾವು ಕಾಣಬಹುದು.

ಒಟ್ಟಾರೆಯಾಗಿ ಇದು ನೋಡಲು ತುಂಬಾ ಸುಂದರವಾಗಿದೆ ಎಂದು ಹೇಳಬಹುದು.

ಹಾಗು ಅದರ ಹಿಂಭಾಗದಲ್ಲಿ ಮತ್ತೊಂದು ಲೈಟಿಂಗ್ ವ್ಯವಸ್ಥೆಯನ್ನು ನಾವು ಕಾಣುತ್ತೇವೆ.

ಇದು ಒಂದು ತೋಟಗಾರಿಕೆ ಇಲಾಖೆಯ ದೃಶ್ಯ ಎಂದು ನಮಗೆ ತಿಳಿದುಬರುತ್ತದೆ.

ಇದು ಒಂದು ಹೋಟೆಲ್ಲಿನ ಮುಂಭಾಗದ ದೃಶ್ಯವೆಂದು ನಮಗೆ ತಿಳಿದುಬರುತ್ತದೆ ಇದರ ಮೇಲ್ಭಾಗದಲ್ಲಿ ಸಿಮ್ಲಾ ಹೋಟೆಲ್ ತಲಕಾಲ್ ಎಂದು ಬರೆದಿರುವುದನ್ನು ನಾವು ಕಾಣುತ್ತೇವೆ ಹಾಗು ಒಂದು ದೊಡ್ಡದಾದ--

ಇದು ಚಾಯ್ ತಲಬ್ ಎಂದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬರೆದಿರುದನ್ನು ನಾವು ಕಾಣುತ್ತೇವೆ ಇದು ಹಳದಿ ಬಣ್ಣದಲ್ಲಿ ಇದೆ ಎಂದು ಹೇಳಲು ತುಂಬ ಇಷ್ಟ ಪಡುತ್ತೇವೆ ಹಾಗೂ ಸುಂದರವಾಗಿದೆ.

ಇದು ಒಂದು ದೊಡ್ಡದಾದ ಮಷೀನ್ನ ಅಂಗಡಿಯ ಮುಂಭಾಗದಿದು ಶೆಂದು ನಮಗೆ ತಿಳಿದುಬರುತ್ತದೆ.

ಇದರಲ್ಲಿ ಕೆಂಪು ಬಣ್ಣದ ಮಷೀನ್ ಗಳನ್ನು ನಾವು ವೀಕ್ಷಿಸುತ್ತೇವೆ.

ಐದ್ ಲಾರಿ ಬಿಳಿ ಮತ್ತು ಕಪ್ಪು ಬಣ್ಣದಲ್ಲಿದೆ ಎಂದು ಹೇಳಬಹುದು ಅದರ ಹಿಂಭಾಗದಲ್ಲಿ ದೊಡ್ಡದಾದ ಹಚ್ಚ ಹಸಿರಾದ ಗಿಡಮರವನ್ನು ನಾವು ಕಾಣುತ್ತೇವೆ.

ಇಲ್ಲಿ ನೀರು ನಿಂತುಕೊಂಡಿರುದನ್ನು ನಾವು ವೀಕ್ಷಿಸುತ್ತೇವೆ.

ಒಟ್ಟಾರೆಯಾಗಿ ಈ ದೃಶ್ಯವು ನೋಡಲು ತುಂಬ ಸುಂದರವಾಗಿದೆ.

ಇದು ಒಂದು ಕಾಲೇಜಿನ ಮುಂಭಾಗದ ದ್ರಶ್ಯನು ನಮಗೆ ತಿಳಿದು ಬರುತ್ತದ ಇಲ್ಲಿ ಒಂದು ಚಿಕ್ಕದಾದ ಪಾರ್ಕ ನ್ನು ನಾವು ಕಾಣುತ್ತೆವೆ.

ಅದರಲ್ಲಿ ಹಚ್ಚ ಹಸಿರು ಬಣ್ಣದ ಗಿಡಗಳನ್ನು ನಾವು ಕಾಣುತ್ತೇವೆ.

ಇದು ಒಂದು ಮೀನು ಮಾರುಕಟ್ಟೆಯ ದೃಶ್ಯ ಎಂದು ತಿಳಿದು ಬರುತ್ತದೆ ಇಲ್ಲಿ ಹಲವಾರು ವಿವಿಧ ರೀತಿಯ ಸೈಜಿನ ಮೀನುಗಳನ್ನು ನಾವು ಕಾಣುತ್ತೇವೆ.

ಇದು ಒಂದು ಬಸ್ ಸ್ಟ್ಯಾಂಡಿನ ಮುಂಭಾಗದ ಚಿತ್ರವೆಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಒಂದು ದೊಡ್ಡದಾದ ಬಸ್ ಸ್ಟ್ಯಾಂಡ್ ಅನ್ನು ನಾವು ಕಾಣುತ್ತೇವೆ ಹಾಗು ಅದರ ಹಿಂಭಾಗದಲ್ಲಿ --

ಹಾಗೂ ಲೈಟಿಂಗ್ ವ್ಯವಸ್ಥೆಯನ್ ಇಲ್ಲಿ ಅಳವಡಿಸಿದ್ದಾರೆ ಒಂದು ಪ್ರಿಜ್ ಮತ್ತು ಒಂದು ಟೇಬಲ್ ಮೇಲೆ ಒಂದು ಗ್ಲಾಸನ್ನು ಜಗನ್ನು ನಾವು ಕಾಣುತ್ತೇವೆ.

ಇಲ್ಲೊಂದು ಗೇಟನ್ನು ಕಾಣಲು ನಾವು ತುಂಬ ಸುಂದರವಾಗಿದೆ.

ಇದು ಒಂದು ಭಾರತೀಯ ಅಂಗಡಿಯ ಮುಂಭಾಗದ ದೃಶ್ಯಾನ ತಿಳಿದುಬರುತ್ತದೆ ಇಲ್ಲಿ ಒಂದು ದೊಡ್ಡದಾದ ಬ್ಯಾಂಕನ್ನು ನಾವು ಕಾಣಬಹುದು.

ಇದು ಒಂದು ವೆಲ್ಡಿಂಗ್ ವರ್ಕ್ಸ್ ನ ಅಂಗಡಿಯ ಮುಂಭಾಗದ ದೃಶ್ಯವೆಂದು ನಮಗೆ ತಿಳಿದು ಬರುತ್ತದೆ ಇದರ ಮೇಲ್ಭಾಗದಲ್ಲಿ ನ್ಯಾಷನಲ್ ವೆಲ್ಡಿಂಗ್ ವರ್ಕ್ ಎಂದು ಇಂಗ್ಲಿಷ್ನ ಲ್ಲಿ ಮತ್ತು ಕನ್ನಡದಲ್ಲಿ ಬರೆದಿರುವ ನಾವು ಕಾಣುತ್ತೇವೆ ಹಾಗೂ ಒಂದು ದೊಡ್ಡದಾದ ಟೀಜಿವಿ ಮತ್ತು ಒಂದು ದೊಡ್ಡದಾದ ಮಂಚವನ್ನು ಕಾಣುತ್ತೇವೆ.

ಇದು ಒಂದು ಅಂಗಡಿಯ ಮುಂಭಾಗದ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ ಇದರ ಮೇಲ್ಬಾಗದಲ್ಲಿ ಗಜಾನನ ಹಾಂಡ್ ಲೂಮ್ಸ್ ಎಂದು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಬರೆದಿರುದನ್ನ ನಾವು ಕಾಣುತ್ತೇವೆ.

ಇದು ಒಂದು ಗಾರ್ಡನ್ ಇನ ದೃಶ್ಯ ಎಂದು ನಮಗೆ ತಿಳಿದುಬರುತ್ತದೆ.

ಇಲ್ಲಿ ಒಂದು ಹಚ್ಚ ಹಸಿರಿನ ದಟ್ಟವಾದ ಪ್ರದೇಶದ ಗಾರ್ಡನ್ ಅನ್ನು ನಾವು ಕಾಣಬಹುದು.

ಇದರ ಹಿಂಭಾಗದಲ್ಲಿ ದೊಡ್ಡ ದೊಡ್ಡದಾದ ಹಚ್ಚ ಹಸಿರಿನ ಬಣ್ಣದ ಗಿಡಮರಗಳು ಕಾಣಬಹುದು.

ಒಟ್ಟಾರೆಯಾಗಿ ಈ ದೃಶ್ಯವು ನೋಡಲು ತುಂಬ ಸುಂದರವಾಗಿದೆ.

ಇಲ್ಲಿ ಒಂದು ದೊಡ್ಡದಾದ ತೆಂಗಿನ ಮರವನ್ನು ನಾವು ಕಾಣುತ್ತೇವೆ.

ಅದರ ಹಿಂಭಾಗದಲ್ಲಿ ದೊಡ್ಡ ದೊಡ್ಡದಾದ ಗಿಡಮರಗಳನ್ನು ನಾವು ಕಾಣುತ್ತೇವೆ.

ಇದು ಒಂದು ಕರಾಟೆ ಕ್ಲಾಸಿನ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತ--

ಇದರ ಮೇಲ್ಭಾಗದಲ್ಲಿ ಜೆ_ಕೆ ಟೈರ್ಸ್ ಎಂಬ ದೊಡ್ಡ ಅಕ್ಷರವನ್ನು ನಾವು ಕಾಣುತ್ತೇವೆ.

ಹಾಗು ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ನಾವು ಕಾಣುತ್ತೇವೆ.

ಇದು ಒಂದು ಬೆಡ್ರೂಮ್ ನ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಹಲವಾರು ಬೆಡ್ ಗಳನ್ನೂ ನಾವು ಕಾಣಬಹುದು.

ಇದು ಒಂದು ದೊಡ್ಡದಾದ ಮೂರ್ತಿ ಎಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಹಲವಾರು ಜನರು ಹೋಗುತ್ತಿರುವುದನ್ನು ನಾವು ವೀಕ್ಷಿಸಬವುದು.

ಹಾಗು ಒಂದ್ ಹಚ್ಚ ಹಸಿರಿನ ಗಿಡ ಮರವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ.

ಎರಡು ಕಪ್ಪು ಬಣ್ಣದ ಸ್ಪೂನ್ ಗಳನ್ನು ನಾವು ಕಾಣುತ್ತೆವೆ ಅದರ ಹಿಂಭಾಗದಲ್ಲಿ ಮೇನು ಕಾರ್ಡ್ ನಾವು ವೀಕ್ಷಿಸುತ್ತೇವೆ ಒಟ್ --